ಲಾಂಗ್ ಟರ್ಮ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಕೂಡ ಅವ್ರು ಜೊತೆ ಅಟ್ಯಾಚ್ಮೆಂಟ್ ಇದೆ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಟೀಚರ್ಸ್ ಅಲ್ಲಿ ಸಿಗೋದು.

ಎಹ್ಹ್ ತಂದೂರಿ ತಕೊಂಡ್ ಬಟರ್ ಕುಲ್ಚಾ ತಕೊಂಡ್ ಹಚ್ಕೊಂಡ್ ತಿಂದ್ರೆ ಅಹ್ಹ್ಹ ಹಾ ಸ್ವರ್ಗ ಆಹ್ಹ್ ಯಬ್ಬಾ ಯಾವ್ ಚಿಕನ್ ಬೇಡ ಹ್ಯಾಂಗ ಇರ್ತಾಯಿತು ಅದು.